ಇದು ಹೊಷ ಕಾಲೇಜ್ ಇದೆ ಇದು ಬೆಳಗವಿದಲಿ ಇದ್ಯ ಇಲಿ ಸಂಸ್ಕೃತ ಕಾರ್ಯಕ್ರಮ ನಡೆಸುತ್ತಿದಾರೆ ಮತ್ತು ಕುರ್ಚಿ ಕೆಂಪು ಬಣ್ಣದ ಕುರ್ಚಿ ಕಾಣುತಿದ್ದವೇ ಮತ್ತು ಕಿಡಕಿ ಕಾಣುತಿದ್ದವೇ.

ಇದು ಒಂದು ರೆಸ್ಟೋರೆಂಟ ಇದೆ ಇದರ ಹೆಸರು ಹೈಬರ ರೆಸ್ಟೋರೆಂಟ ಇದು ಬೆಳಗಾಂ ದಲ್ಲಿ ಇದೆ ಇಲ್ಲಿ ಊಟವ ಬಹಳ ಸ್ವಾದಿಷ್ಟವಾಗಿ ಸಿಗೋತದ ಇದು ನೋನ್ ವೆಜ್ ಮತು ವೆಜ್ ಸಿಗೋತದೆ.